ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದೇನೆಂದರೆ ಇದು ಒಂದು ಬಳ್ಳಾರಿಯ ಒಂದು ಚಿತ್ರಣವಾಗಿದ್ದು ಇದರಲ್ಲಿ ಕಾಣುತ್ತಿರುವುದು

ಇಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಡ್ಯಾನ್ಸಿಂಗ್ ಹೌಸ್ ಇದ್ದು ಮಕ್ಕಳೆಲ್ಲಾ ಒಂದು ಬ್ಲೂ ಕಲರ್ ಟಿ ಶಿರ್ಟ್ಸ್ ಆಕಿದಾದರೆ ಮಕ್ಕಳು ಒಂದು ಡಾನ್ಸ್ ಅನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ.

ಒಂದ್ ಟೇಬಲ್ ಗಳು ಚೆರ್ ಗಳನ್ನೂ ಆಕಿದ್ದರೆ --

ಕಟಿಂಗ್ ಶಾಪ್ ರೀತಿ ಇದ್ದು ಆರೆಂಜ್ ಮತ್ತು ಗೋಲ್ಡ್ ಕಲರ್ ಪೈಂಟ್ ಮಾಡಿದ್ದಾರೆ.

ಈ ಕಡೆ ಒಂದು ಇಟ್ಟಿಗಳನ್ನು ಇಟ್ಕೊಂಡು ಕಂಬಗಳ ರೀತಿ ಬ್ರಿಜ್ ಇದೆ ಈ ಕಡೆ ಒಬ್ಬ ವ್ಯಕ್ತಿ --

ಬಿಲ್ಡಿಂಗ್ ಇದೆ ಮತ್ತು ಇಲ್ಲಿ ಒಂದು ಮರವಿದೆ ಇಲ್ಲೆಲ್ಲಾ ಬೈಕುಗಳು ಆಟೋಗಳು ನಿಂತಿದ್ದು ಜನಗಳೆಲ್ಲಾ ಓಡಾಡುತ್ತಿದ್ದಾರೆ .

ಕೆಳಗಡೆ ಒಂದು ಕಲ್ಲುಗಳ ರೀತಿ ಪಕ್ಕ ಪಕ್ಕದಲ್ಲಿ ಜೋಡಿಸಿದ್ದಾರೆ ಸುತ್ತಲೂ ನೀರಿದೆ ಹಿಂದೆ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ ಮದ್ಯದಲ್ಲಿ ಸುತಲ್ಲೂ ಗಿಡ ಮರವಿದೆ .